ಒಬ್ಬ ಮನುಷ್ಯ ತನ್ನ ತನ್ನ ಕೆಲಸವನ್ನು ಮಾಡುತ್ತಾ ಇದ್ದಾನೆ.

ಇಲ್ಲಿ ದೂರ ದೂರದಲ್ಲಿ ಅ ನೀರು ಕಾಣುತ್ತಾ ಇದೆ--

ಇಲ್ಲಿ ಎದ್ರುಗಡೆ ಕಬ್ಬಿಣದ ವಸ್ತುಗಳು ಕೂಡ ಇವೆ.

ಮತ್ತು ಅವು ಅಂಗುರ್ ನ ಕಲರ್ ಎಂದರೆ ಕಪ್ಪು ಬಣ್ಣದ ಕಲರ್ ಇದೆ.

ಆ ಬೋರ್ಡ ನ ಮೇಲ್ಗಡೆ ಗಾಡಿಯ ಚಿತ್ರಣವನ್ನು ಬಿಡಿಸಿದ್ದಾರೆ.

ಇಲ್ಲಿ ಬಹಳಷ್ಟು ನಳಗಳನ್ನು ಫಿಟ್ ಮಾಡಿದ್ದಾರೆ.

ಇಲ್ಲಿ ಬಹಳಷ್ಟು ರೀತಿಯ ವಸ್ತುಗಳು ಇವೆ ಕಿಲ್ಪಸು ಚೈನು ರಬ್ಬಲ್ಸು ಇತ್ಯಾದಿಗಳು--

ಆ ಕಟ್ಟಡದ ಎದುರುಗಡೆ ಬೈಕ್ಸ್ ಗಳು ನಿಂತಿ --

ಇಲ್ಲಿ ಎದುರುಗಡೆ ಒಂದು ಫ್ರಿಡ್ಜ್ ಇದೆ ಹಾ --

ಮತ್ತು ಒಂದು ಬೋರ್ಡ್ ಗಳಲ್ಲಿ ಚಿಕ್ಕ ಮಕ್ಕಳ ಫೋಟೋ ಗಳನ್ನು ಇಳಿಸಿದ್ದಾರೆ.

ಇಲ್ಲಿ ಎದ್ರುಗಡೆ ಎರಡು ಚೀಲಗಳು ಕಾಣುತ್ತಾ ಇವೆ.

ಒಳಗಡೆ ಗಾಜಿನ ಗ್ಲಾಸ್ನ ಒಳಗಡೆ ಸಾರಿಗಳನ್ನು ಹಾಕಿದ್ದಾರೆ.

ಇಲ್ಲಿ ಎದ್ರುಗಡೆ ಎಲ್ಲಾ ಕಂಪಾರ್ಟ್ಮೆಂಟ್ ಗಳಲ್ಲಿ ಬಾಟಲುಗಳು ಇಟ್ಟಿದ್ದಾರೆ.

ಕಪ್ಪು ಬಣ್ಣದ ಮತ್ತು ಆರೆಂಜ್ ಬಣ್ಣದ ಬಲುನ್ಸ್ ಗಳನ್ನು ಚೆನ್ನಾಗಿ ಹಾಕಿದ್ದಾರೆ.